ಈ ಚಿತ್ರದಲ್ಲಿ ಎಕ್ಸ್ಪ್ರೆಸ್ ಸೂಪರ್ ಮಾರ್ಕೆಟ್ ಬೋರ್ಡನ್ನ ಹಾಕಿದ್ದಾರೆ.

ಇಲ್ಲಿ ಎ_ಟಿ_ಎಂ ಮುಂದೆ ಕಸ ಕಡ್ಡಿ ಪೇಪರ್ ಕಾಣುತ್ತಿದೆ ಈ ಚಿತ್ರ--

ಚಿತ್ರದಲ್ಲಿ ಲಕ್ಸ್ಯೂರಿಯಸ್ ಅದ ಹೋಟೆಲ್ ಅನ್ನ ಕಾಣಬಹುದಾಗಿದೆ.

ಚಿತ್ರದಲ್ಲಿ ಒಂದು ಫ್ಯಾಕ್ಟರಿ ಯನ್ನ ಕಾಣಬಹುದಾಗಿದೆ.

ಇ ಚಿತ್ರದಲ್ಲಿ ಹಲವಾರು ಬುಕ್ಸ್ ಗಳನ್ನ ಕಾಣಬಹುದಾಗಿದೆ.

ತ್ರದಲ್ಲಿ ಹಲವಾರು ಬಗೆ ಬಗೆಯ ಫ್ರೂಟ್ ಅನ್ನ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಪಿಶ್ ಹಾಗು ಪ್ರಾನ್ಸ್ ನ ಬ್ಯಾನರ್ಸ್ ಅನ್ನ ಹಾಕಿದ್ದಾರೆ.

ಆಫೀಸ್ ರೀತಿ ಲ್ಯಾಪ್ಟಾಪ್ ಹಾಗು ಹೆಲ್ಮೆಟ್ ಅನ್ನ ಹಾಕಿದ್ದಾರೆ.

ಒಂದಷ್ಟು ವ್ಯಕ್ತಿಗಳು ನಮಾಜ್ ಮಾಡುತ್ತಿರುವುದನ್ನ ಕಾಣುತ್ತಿದೆ.

ಚಿತ್ರದಲ್ಲಿ ಕರಿಬೆವ ಸೊಪ್ಪು ಆನಾನಸ ಕಾಣ್ತಿದೆ.

ಎ ಈ ಚಿತ್ರದಲ್ಲಿ ಎರಡು ಮನೆಗಳಿಗೆ ಸೀರಿಯಲ್ ಸೆಟ್ ಲೈಟನ್ನ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಗಾಡಿಯನ್ನು ನಿಲ್ಲಿಸಿದ್ದಾರೆ.

ಈ ಚಿತ್ರದಲ್ಲಿ ಧನಲಕ್ಷ್ಮಿ ಬಂದರ್ ಎಂಬ ದಿನಸಿ ಅಂಗಡಿ ಕಾಣತ್ತಿದೆ.

ಚಿತ್ರದಲ್ಲಿ ಒಂದಷ್ಟು ಬುಕ್ಸುಗಳು ಹಾಗು ಚೇರ್ ಗಳನ್ನ ಕಾಣ್ಬೋದಾಗಿದೆ ಈ ಚಿ--

ಮತ್ತ್ ಇದು ಈ ಚಿತ್ರದಲ್ಲಿ ಮಿರರ್ --

ಚಿತ್ರದಲ್ಲಿ ಹಲವಾರು ಲೈಟ್ ಗಳನ್ನ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ಬ್ಯಾಕ್ ಕಾಣ್--

ಈ ಚಿತ್ರದಲ್ಲಿ ನೀಲಿ ಬಣ್ಣದ ಬಯಲಜಿ ಬುಕ್ ಕಾಣ್ತಿದೆ.